ಹಾಗೂ ಇಲ್ಲಿನ ಆ ಒಂದು ಆ ಆಕ್ಸಿಜನ್ ಪ್ರಮಾಣವೂ ಕೂಡ ಅಷ್ಟೇ ರೀತಿಯ ಆ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ .

ತಮ್ಮ ಮಾತುಕತೆ ಹಂಚಿಕೊಳ್ಳಲು ಅಥವಾ ಯಾವುದೇ ರೀತಿಯ ಸಮಾರಂಭಗಳನ್ನೂ ಆಚರಿಸಲು ಸಜ್ಜು ಮಾಡಿರುವಂತಹ ವ್ಯವಸ್ಥೆಯ ರೂಪದಲ್ಲಿ ಕಂಡುಬಂದಿದೆ.

ಇದು ಹೆಚ್ಚು ಮಾರುಕಟ್ಟೆ ಬೆಲೆಯಲ್ಲಿ ಅತಿ ಹೆಚ್ಚು ಸೇಲ್ ಆಗುವಂತಹ ವಸ್ತುಗಳು ಹಾಗಾದರೆ ತುಂಬಾ ಪ್ರೊಟೀನ್ ಗಳು ಸಹ ಇರುತ್ತದೆ

ಇದು ತನ್ನ ಬೆಲೆಯನ್ನು ತಕ್ಕ ರೀತಿಯಲ್ಲಿ ಇಟ್ಟಿಕೊಂ__